ಆಕಡೆ ಈಕಡೆ ಸಹ ಕುಳಿತ್ಕೊಂಡಿದರೆ ಅಂಗಡಿಯಲ್ಲಿ ಅಂಗಡಿಯಲ್ಲಿ ತುಂಬಾ ರಶ್ ಇರುವದರಿಂದ ಎಲ್ಲ ಕ್ಯೂ ಸಹ ನಿಂತಿದಾರೆ ಕುರ್ಕುರೆ ಮತ್ತೆ ಎಲ್ಲಾ ಇದು ಅಂಗಡಿ ಈಗ ಓಪನ್ ಆಗಿದೆ ಆ ಕಡೆ ಈ ಕಡೆ ಸೈಡ್ ನಾಲ್ಕ ಜನ ನಿಂತಿದ್ದಾರೆ ಈ ಕಡೆ ಸೈಡ್ ನಾಲ್ಕ ಜನ ಆ ಕಡೆ ಸೈಡ್ ಒಂದ ನಾಲ್ಕ ಜನ ನಿಂತಕೊಂಡಿದ್ದಾರೆ ಎಲ್ಲ್ರು ಸಹ --

ಇನ್ನುದಲ್ಲಿ ಮಾಡುವುದರಿಂದ ಕೋಟೆ ಒಳಗೆ ಹೋಗ್ತಾ ಇದೆರೆ ಅಲ್ಲಿಂದ್ ಹೋಗುವದರಿಂದ ಕೋಟೆ ಒಳಗೆ ಹೋಗಲು ತುಂಬಾ ಮಾಡಿದ್ದಾರೆ .

ಇಲ್ಲಿ ದೇವಸ್ಥಾನವು ತೇರನ್ನು ಏಲಿಯಲಿಕ್ಕೆ ಆ ಕಡೆ ಇಂದ ಈ ಕಡೆಗೆ ಸಹ ಹೋತ ಇದಾರೆ.

ಕಿತ್ತುಕೊಂಡು ಈಕಡೆನು ಸೈಡ್ ಇಗೆ ಬರುವ ದಾರಿಯಿಂದ ಇವರಿಗೆ ಸಹಾಯ --

ತಾ ಜನಾನು ಸಾ ಉಡ್ಕೊಂಡಿದಾರೆ. ಆಕಡೆ ಯಲ್ಲಿ ಸೀಟ್ ನಲ್ಲಿ ಕೂತ್ಕೊಂಡಿದ್ದಾರೆ. ಅಲ್ಲಿಂದ ಏಕದೇ ಜನರು ಸಹಾ ಕುಳಿತುಕೊಂಡ ಅಲ್ಲಿಂದಾ ಈಕಡೆಕೆ ಹೋಗ್ತಾಯಿದ್ದಾರೆ. ಅಲ್ಲಿಂದಾ ಈಕಡೆ ಸೈಡ್ ಇಗೆ ಹೋಗುವುದಿಂದ್ರ ಎಲ್ಲರು ಸಹಾ ಮಾಡಿಕೊಂಡು ಸಹ ಕುಂತುಕೊಂಡಿದ್ದಾರೆ. ಆಕಡೆಯಿಂದ ಈಕಡೆಗೆ ಓಡಾಡಲಿಕ್ಕೆ --

ಬೇಸ್ಮೆಂಟ್ ಥರಾ ಕಾಣಿಸ್ತಾಯಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದೆ ಅವ್ರ ಮನೆ ಹತ್ತಿರ ಕಟ್ಟಿರ ಒಂದ್ ಫ್ಲೋರ್ ಎರಡ್ ಫ್ಲೋರ್ ಇದೆ. ಆ ಕಡೆ ಈ ಕಡೆ ಸಹಾ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿ ಒಬ್ಬ ಹುಡುಗ ನಿಂತಿದ್ದಾನೆ. ಇಲ್ಲಿ ಒಬ್ಬರು .]

ಆಗುವುದರಿಂದ ಡಾನ್ಸ್‌ನಲ್ಲಿ ಸಹ